ವ್ಯಕ್ತಿಯೋರ್ವರು ಮೀನುಗಳಿಗೆ ನೀರನ್ನು ಎರಚುತಿದ್ದಾರೆ ಹಾಗೆಯೇ--

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ಕಟ್ಟಡ ನಿರ್ಮಾಣ ಮಾಡುವಂತ ಚಿತ್ರವು ಕಾಣಿಸುತ್ತಾ ಇದೆ ಆಗಿ ವ್ಯಕ್ತಿಯು ತನ್ನ ಮಿಷಿನ್ ಇಂದ ನೆಲವನ್ನು ಅಗೆಯುತ್ತಿದ್ದಾನೆ ಹಾಗೆ ಅವನ ಸುತ್ತಾ ಮುತ್ತಾ ಸುತ್ತಿಗೆ ಹಾಗೂ ಗುದ್ದಲಿ ಬ್ರಷ್ಗಳು ಬಿದ್ದುಕೊಂಡಿವೆ.

ಪುಸ್ತಕಗಳನ್ನು ಓದುವುದರಿಂದ ಹಲವು ರೀತಿಯ ಜ್ಞಾನರ್ಜನೆಯನ್ನು ಪಡೆದುಕೊಳ್ಳಬಹುದು ಹಾಗೆ ಪುಸ್ತಕ ಗಳು ನಮ್ಮ ಬದುಕಿನಲ್ಲಿ ತುಂಬಾ ಸಹಾಯ ಮಾಡುತ್ತವೆ.

ಒಂದು ನವಿಲು ಗರಿ ಬಿಚ್ಚಿ ನಡಿಯುತ್ತಿದರೆ ಅದರ ಪಕ್ಕದಲ್ಲಿ ಇನ್ನೊಂದು ನವಿಲು ಕೂಡ ಗರಿ ಬುಚ್ಚಿ ನಡೆಯಲು ಸಿದ್ದವಾಗುತಿದೆ.

ಹಾಗೆ ಅವರ ಪಕ್ಕ ಅಲವು ವಿದ್ಯಾರ್ಥಿಗಳು ಬಳ್ಳೂನ್ ಅನ್ನು ಹಿಡಿದು ನಿಂತ್ ಕೊಂಡಿದರೆ ಹಾಗೆ ವೇದಿಕೆ ಕೆಳಗೆ ಒಬ್ಬ ವ್ಯಕ್ತಿ ಮೈಕ್ ಹಿಡಿದು ಬಾಷಣ ಮಾಡುತಿದ್ದರೆ.